ಮತ್ತು ಇದು ನೋಡಲೂ ತುಂಬಾ ಅದ್ಭುತವಾಗಿ ವಿಶಾಲವಾಗಿಯೂ ಸಹ ಕಾಣಿಸುತ್ತಿದೆ ಇಲ್ಲಿ ಹಲವಾರು ಜನರು ಇದರ ವೀಕ್ಷಣೆಗಾಗಿ ಬರುತ್ತಾರೆ. ಇದು ನಮ್ಮ ಚಾಮರಾಜನಗರದಲ್ಲಿ ಕಂಡುಬರುತ್ತದೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಾ ಇರುವುದು ಒಂದು ಕ್ರೀಡಾಂಗಣ ಇರಬಹುದು ಇದು ನೋಡಲು ತುಂಬಾ ಅದ್ಭುತವಾಗಿದೆ ಮತ್ತು ಇಲ್ಲಿ ಹಲವಾರು ಜನಗಳು ಫುಟ್ಬಾಲ್ಗಳನ್ನು ಆಡುತ್ತಿದ್ದಾರೆ .

ಮತ್ತು ಇಲ್ಲಿ ಎಲ್ಲ ತರಹದ ಲೈಟಿಂಗ್ಸ್ ಗಳನ್ನು ಬಿಟ್ಟು ನೀರನ್ನು ಹಾಕಿಸುತ್ತಾರೆ ನೋಡಲು ತುಂಬಾ ಅದ್ಭುತವಾಗಿ ಕಾಣಿಸುತ್ತದೆ ಇದು ನಮ್ಮ ಚಾಮರಾಜನಗರದಲ್ಲಿ ಕಂಡುಬರುವಂತಹ ಒಂದು ಅದ್ಭುತವಾದ ಒಂದು ದೃಶ್ಯ .

ಅದರ ಮೇಲೆ ಹಲವಾರು ಗಿಡಮರಗಳನ್ನು ಸಹ ನಾವು ನೋಡಬಹುದು ನೋಡಲು ತುಂಬಾ ಅದ್ಭುತವಾದ ಚಿತ್ರದಂತೆ ನಮಗೆ ಕಾಣಿಸುತ್ತಿದೆ ಇದು ನಮ್ಮ ಚಾಮರಾಜನಗರದ ರಸ್ತೆ ಬದಿಯಲ್ಲಿ ತೆಗೆದಿರುವ ಒಂದು ಚಿತ್ರವಾಗಿದೆ.

ಚಿತ್ರದಲ್ಲಿ ನಮಗೆ ಕಾಣಿಸುತ್ತಾ ಸುತ್ತ ಮುತ್ತ ದೊಡ್ಡ ಬಂಡೆಗಳು ಸುತ್ತ ಗುಡ ಗುಡ್ಡ ಬೆಟ್ಟಗಳು ಇಲ್ಲಿ ಕಾಣಿಸುತ್ತಿವೆ ಮತ್ತೆ ಅಲ್ಲಿ ಹಲವಾರು ಬಂಡೆಗಳು ಸಹ ಕಾಣಿಸುತ್ತಿದೆ

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಎಂಬುವುದು ಇದನ್ನು ನೋಡಲು ತುಂಬಾ ಅದ್ಭುತವಾಗಿದೆ ಮತ್ತು ಚಿಕ್ಕದಾಗಿದರೂ ಚೊಕ್ಕಟವಾಗಿ ಚೆನ್ನಾಗಿದೆ.